ಒಂದು ಕಾರು ಇದೆ ಇಲ್ಲಿ ಪೆಟ್ರೋಲ್ ಫ್ಯೂ ಅನ್ನು ಓಪನ್ ಮಾಡಿದರೆ. ಮತ್ತೆ ಈ ಕಾರಿಗೆ ಟಿಂಗರಿಂಗ್ ಅನ್ನ ಮಾಡ್ತಿದಾರೆ.

ಅದೆ ಇಲ್ಲಿ ಪ್ರೈಸ್ ಗಳನ್ನ ಎಲ್ಲ ಇಟ್ಟಿದರೆ ಬಾಕ್ಸ್ಗ ಳು ಇಟ್ಟಿದರೆ ವಾಟರ್ ಬಾಟಲ್ ಇದೆ ಒಂದು ಹುಡುಗಿ ಕೂಡ ಇದಳೆ ಲೈಟ್ ಆನ್ ಮಾಡಿದರೆ ಸುತ್ತಲು ಜನಗಳೆಲ್ಲ ನಿಂತಿದರೆ.

ಇಲ್ಲಿ ಸುಧ ಪಾರ್ಲರ ಇದೆ ಮತ್ತೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಪ್ಲಾಟ್ ಫರ್ಮ ಡಷ್ಟ್ಬಿನ್ ಕೂಡ ಇಟ್ಟಿದರೆ.